ಎಲ್ಲಾ ಊರಿನಾಗು ನದಿ ಇರತೈತಿ ನಮ್ಮೂರ್ನಾಗೂ ಹಾಗೆ ನದಿ ಐತಿ.

ಅದಕ್ಕೆ ನಾವು ನದಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಕಲುಷಿತ ಮಾಡಬಾರದು ಅದಕ್ಕೆ ಕಸ ಹಾಕಬಾರದು.

ಇದರಲ್ಲಿ ತುಂಬಾ ಫ್ಯಾಸಿಲಿಟೀಸ್ ಐತ್ರಿ ಜಿಮ್ ನ್ಯಾಗ.

ಮತ್ತೆ ಒಳ್ಳೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗತೈತಿ.

ಇದು ರೈಲ್ವೆ ಸ್ಟೇಷನ್ ರೀ ರೈಲ್ವೆ ಸ್ಟೇಷನ್ ನಾಗೇ ಎಲ್ಲ ಕಡೆನೂ ಬೋರ್ಡ್ ಹಾಕಿರ್ತಾರೆ ಏನಂದ್ರೆ ಹೊರಗಡೆ ಒಳಗಡೆ ಅಂತ ಹೇಳಿ.

ಇಲ್ಲಾಂದ್ರೆ ಗೊತ್ತಾಗೊದಿಲ್ಲರೀ ಎಲ್ಲೆಲ್ಲೋ ಹೋಗ್ಬಿಟ್ರೆ ನಾವು ಸಿಕ್ ಹಾಕ್ಕೊಂಡು ಬಿಡ್ತೀವಿ. ಹಾಗಾಗಿ ಬೋರ್ಡ್ ಹಾಕಿದ್ರೆ ಚಲೋ ಆಗೈತಿ.